ಇಲ್ಲಿ ದಿನನಿತ್ಯ ಹಲವಾರು ಜನರು ಕೂಡಿ ಈ ರೀತಿಯ ಮೀನಿನ ಮಾರಾಟದಲ್ಲಿ ಮೀನುಗಳನ್ನು ಖರೀದಿ ಮಾಡುತ್ತಾರೆ ಈ ಮೀನುಗಳು ಅತ್ಯಂತ ಟೇಸ್ಟಿ ಆಗಿರುತ್ತದೆ.

ಈ ಜಾಗದ ಪ್ರಸಿದ್ಧ ಮತ್ತು ಹೆಸರಾಂತ ಮಾರ್ಕೆಟ್ ಹಾಗಿದೆ ಈ ಮಾರ್ಕೆಟಿ ನಲ್ಲಿ ಹಲವಾರು ತರಹದ ವಿಧವಿಧವಾದಂತಹ ಮೀನುಗಳನ್ನು ಮಾರಾಟ ಮಾಡಲಾಗುತ್ತದೆ .

ಇದರಲ್ಲಿ ಎಕ್ಸರ್ಸೈಜ್ ಮಾಡುವುದರಿಂದ ನಮ್ಮ ದೇಹ ಬಹುಬೇಗವಾಗಿ ಬಾಡಿಯನ್ನು ಭರಿಸಬಹುದಾಗಿದೆ ಇದು ಪ್ರಖ್ಯಾತ ಹಾಗೂ ಪ್ರಸಿದ್ಧವಗಿರುವಂತಹ ಟ್ರೈನರ್ ಇಲ್ಲಿ ಟ್ರೈನಿಂಗ್ ಕೂಡ ಮಾಡುತ್ತಾನೆ.